ಇಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ ಇಲ್ಲಿ ಹಸಿರು ಆದ ಮರಗಳು ಇದ್ದಾವೆ .

ಸಾಮಾನುಗಳು ಇವೆ ಮೇಡಲ್ಸ್ ತುಂಬಾ ಕಾಣಸ್ತಾ ಇದ್ದಾವೆ ಇದರ ಮುಂದೆ ಒಂದು ಟೇಬಲ್ ಇದೆ .